ಅಲ್ಲಿ ಅಹ್ ನೀತು ನಾವ್ ಅದನ್ನ ನೋಡಬಹುದು ಮತ್ತು ಕೆಲವೊಬ್ಬರು ಇದರಲ್ಲಿ ಗಾಡಿಗಳನ್ನು ಕೂಡ ತೊಳೆಯುತ್ತಾರೆ. ಊರಲ್ಲಿ ಕೂಡ ನೀರಿರುವಾಗ ಹಾಗೆ ತೊಳೆಯುತ್ತಾರೆ.

ಇಲ್ಲಿ ಮಕ್ಕಳಿಗೆ ಬೇಕಾದಂತಹ ಬುಕ್ಗಳು ಪೆನ್ಗಳು ಪೆನ್ಸಿಲ್ಗಳು ಎಲ್ಲಾ ಕೂಡ ನಮ್ಮ್ ಬುಕ್ ಸ್ಟಾಲ್ಲ್ಗಳಲ್ಲಿ ಎಲ್ಲಾರು ಸಣ್ಣ ಮಕ್ಕಳು ವೈಯುತ್ತಾರೆ ಮತ್ತು ವೈಟ್ ಪೇಪರ್ಗಳು ಎಲ್ಲಾ ಕೂಡ ಬುಕ್ ಸ್ಟಾಲ್ಲ್ಗಳಲ್ಲಿ ದೊರೆಯುತ್ತವೆ.

ಇದು ಒಂದು ಪ್ರವಾಸಿಗರ ಸ್ಥಳ ಇದೆ. ಇಲ್ಲಿ ಕೂಡ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಸಾಲಾಗಿ ಇಲ್ಲಿ ಗಾರ್ಡನ್ ಸಾಲಾಗಿ ಗಿಡಗಳ --

ಇದು ಒಂದು ಮದುವೆ ಸಮಾರಂಭ ಆಗಿರಬಹುದು ಅಥವಾ ರಿಂಗ್ ಸೆರೆಮನಿ ಆಗಿರಬಹುದು.